ಇದು ಬಂದು ಕತ್ತಿಯನ್ನ ಇಟ್ಕೊಂಡಿದೆ ಹಿಂದಗಡೆ ಮರ ಕಾಣಿಸ್ತಾ ಇದ್ದಾವೆ ಅಹ್ ಸ್ಟ್ಯಾಚು ಎದ್ರುಗಡೆ ಆದಾಯ ಅಂತ ಇದೆ.

ಅಹ್ ಸ್ಪಂದನ ಹಾಸ್ಪಿಟಲ್ ಆಗಿದ್ದು ಹಾಸ್ಪಿಟಲ್ ಮೇಲೆ ಎದ್ರಗಡೆ ಸ್ಪಂದನ ಹಾಸ್ಪಿಟಲ್ ಅಂತ ಬೋರ್ಡ್ ಹಾಕಲಾಗಿದೆ .

ಒಂದು ಹಳೆ ಕಾಲದ ಬಿಲ್ಡಿಂಗ್ ಆಗಿದ್ದು ಬಿಲ್ಡಿಂಗ್ ಎದುರುಗಡೆ ರಾಜ ರೂಡಿಸಿದ ಮಹಾ ಸಾಮ್ರಾಜ್ಯ ಅಂತ ಬರೆದಾಗಿದೆ ಇಂಗ್ಲಿಷ್ ಅಲ್ಲಿ.